ಜಂಟಿ ನಿರ್ದೇಶಕರ ಕಚೇರಿ ಅನ್ನೋ ಬೋರ್ಡ್ ಕೂಡ ಕಾಣಿಸುತ್ತಿದೆ ಅದೇ ರೀತಿ ಸಹಾಯಕ ನಿರ್ದೇಶಕರ ಕಚೇರಿ ಅನ್ನೋ ಬೋರ್ಡ್ ಕೂಡ ಕಾಣಿಸ್ತಿದೆ ಲೈಟ್ ಕಂಬ ಇದೆ ಲೈಟ್ ಕಂಬದಲ್ಲಿ ಕಂಬಗಳ ವೈರ್ ಗಳೆಲ್ಲ ಕಾಣಿಸ್ತಿದೆ ಅದೇ ರೀತಿ ಒಂದು ಮರ ಕೂಡ ಇದೆ ಪಕ್ಕದಲ್ಲಿ ಒಂದು ಗೇಟ್ ಗಳೆಲ್ಲ ಕೂಡ ಕಾಣಿಸ್ತಿದೆ.

ಇದು ಒಂದು ದೇವಸ್ಥಾನದ ಪಿಚ್ಚರ್ ಆಗಿದೆ ಶ್ರೀ ಶಂಕರ ಲೈಕ್ಭ ಭಗವದ್ ಪಾತ್ ಕಾರ್ಯಪರಂಪಾರ್ವತ ಮಾಲಮಯ್ಯ ಶ್ರೀ ಕಂಚಿ ಅನ್ನುವಂತ ಲೈಕ್ ಬೋರ್ಡ್--

ಇದೊಂದು ದೊಡ್ಡ ಹೋಟೆಲ್ ತರ ಕಾಣಿಸ್ತಿದೆ ಸಿಪಾಯಿಯನ್ನು ನೇಮ್ ಕೂಡ ಸಿಪಾಯಿಯನ್ನು ನೇಮ್ ಕೂಡ ಕಾಣಿಸ್ತಿದೆ ಅದೇ ರೀತಿ ಎರಡು ಬಾವುಟಗಳು ಕೂಡ ಕಾಣಿಸ್ತಾ ಇದೆ.

ಒಂದು ಬ್ರಿಗೇಡ್ ಅನ್ನು ಒಂದು ವಾಚ್ ಕೂಡ ಕಾಣಿಸ್ತಿದೆ ಗಡಿಯಾರ ಕಾಣಿಸ್ತಿದೆ ರೋಡಿಗೆ ಸುತ್ತ ಹಸಿರುಗಳು ಕಾಣಿಸ್ತಿದೆ ಒಂದು ದೊಡ್ಡ ಕಾಂಪೌಂಡ್ ಕೂಡ ಕಾಣಿಸ್ತಿದೆ ಬ್ರಿಗೇಡ್ ಅನ್ನೊದು ಒಂದು ಟೈಮ್ ಕೂಡ ತೋರಿಸುತ್ತಿದೆ ಕ್ರೀಮ್ ಕಲರ್ ಬಿಲ್ಡಿಂಗ್ ಅಲ್ಲಿದೆ --

ಒಂದು ಕಾಂಪೌಂಡ್ ತರ ಕಾಣಿಸ್ತಿದೆ ಕಾಂಪೌಂಡ್ ಒಳಗೆ ಗಿಡ ಮರಗಳು ತುಂಬಾ ಇದೆ ಒಂದು ಚಿಕ್ಕ ದೇವಸ್ಥಾನ ತರ ಕಾಣತಿದೆ.

ಅ ಒಂದು ಅಡಿಕೆ ತೋಟ ತರ ಕಾಣಿಸ್ತಿದೆ ಸುತ್ತಾ ಅಡಿಕೆ ತೋಟಗಳು ಕಾಣಸ್ತಿದೆ. ಅಹ್ ಅದೇ ರೀತಿ ಅ ಒಂದು ಹಸಿರು ವಾತಾವರಣ ಕೂಡ ಕಾಣಸ್ತಿದೆ. ಅ ಒಂದು ಸೂರ್ಯನ ಕಿರಣಗಳು ಚಿಕ್ಕ ಚಿಕ್ಕದಾಗಿ ಕಾಣಸ್ತಿದೆ. ಅಹ್ ಅಡಿಕೆ ಥೇವುಟರ್ಗಳು ತುಂಬ ಇದೆ .

ಆ ಸುತ್ತ ಮರ ಗಿಡಗಳು ಕಾಣಸ್ತಿದೆ ಒಂದು ದೊಡ್ಡ ಕಾಂಪೌಂಡ್ ಕೂಡ ಕಾಣಸ್ತಿದೆ ಅದರ ಸುತ್ತ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಹುಲ್ಲಗಳನ್ನಅಹ್ ಕಾಣಸ್ತಿದೆ.

ಅದೇ ರೀತಿ ಒಂದು ಝೆಡ್ ಜಿ ಅನ್ನೂ ನೇಮ್ ಕೂಡ ಕಾಣಿಸ್ತಿದೆ ಅದೇ ರೀತಿ ಒಂದು ಮೂರ್ ಶೆಟ್ಟರ್ ಕೂಡ ಕಾಣಿಸ್ತಿದೆ ಅದು ತುಂಬಾ ಕ್ಲೋಸ್ ಆಗಿದೆ ಪಕ್ಕದಲ್ಲಿ ಗಿಡ ಮರಗಳು ಕಾಣಿಸುತ್ತಿದೆ.

ತ್ತ ವೆಹಿಕಲ್ಸ್ ಗಳ ನಿಂತಿವೆ. ಒಬ್ಬ ಮನುಷ್ಯ ಕೂಡ ಗಾಡಿ ಮೇಲೆ ನಿಂತಿದ್ದಾರೆ ಅದೇ ರೀತಿ ಒಂದ್ ಹಸ್ರು ಗಿಡ ಮರಗಳು ಕೂಡ ಕಾಣಿಸ್ತಿವೆ ಒಂದು ಮೆರೂನ್ ಕಲರ್ ಗೇಟ್ ಕೂಡ ಕಾಣಿಸ್ತಿದೆ .

ಎಸ್ಟೇಟ್ ತರ ಇದೆ ಅದೇ ರೀತಿ ದಿಸ್ ಪ್ರಾಪರ್ಟೀಸ್ ಈಜ್ ನಾಟ್ ಫಾರ್ ಸೇಲ ಅಂತ ಹಾಕಿದ್ದಾರೆ ಅ ಒಂದು ಸಿಮೆಂಟ್ ಕಲರಲ್ಲಿ ಆ ಕಡೆ ಈ ಕಡೆ ಕಾಂಪೌಂಡ್ ತರ ಇದೆ.

ಒಂದು ಮಾರ್ಕೆಟ್ ರೀತಿ ಕಾಣುತ್ತಿದೆ ಅದರಲ್ಲಿ ಹಾರಗಳನ್ನ ಹಾಕೊಂಡಿದ್ದಾರೆ ಒಂದು ವೆಹಿಕಲ್ ಕೂಡ ಕಾಣಿಸ್ತಿದೆ ಮೂರು ಡ್ರಮ್ ಕೂಡ ಕಾಣುಸ್ತಿದೆ. ಅದೇ ರೀತಿ ಒಬ್ಬ ವ್ಯಕ್ತಿ ರೋಡ ಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ.